ಪಾರ್ಕ್ ಅಂದರೆ ಮಕ್ಕಳಿಗ್ ಒಂಥರಾ ತುಂಬಾ ಇಷ್ಟ ಅಲ್ಲಿ ಅವರು ಆಟ ಆಟ ಆಡಿಕೊಂಡು ಸಕ್ಕತ್ ಗೇಮ್ಸ್ ಗಳೆಲ್ಲ ಇರತ್ತೆ .

ತೆಗೆಬೇಕಾದ್ರೆ ರೆಫ್ಲೆಕ್ಟ್ ಲೈಟ್ ರೆಫ್ಲೆಕ್ಟ್ ಆಗಿದೆ ಇದೆ ಮುಖಕ್ಕೆ ಮುಖುಕ್ಕೆ ಬರತ್ತೆ ಮತ್ತೆ ಸುತ್ತ ಮುತ್ತ ಗಿಡಗಳ್ನ ಬೆಳ್ಸಿದಾರೆ.

ಇದು ಒಂದು ಕೆರೆ ಕೆರೆ ಸುತ್ತಮುತ್ತ ಮರ-ಗಿಡಗಳು ಬೆಳಕೊಂಡಿದ್ದವೆ.

ಯುಟಲ್ಲಲ್ಲೂ ಮರ ಗಿಡಗಳಿದೆ. ನೋಡಲು ಸುಂದರವಾದ ದೃಶ್ಯ ಆಮೇಲೆ ಆ ಏರಿಯಾ ದಲ್ಲಿ ಕೂತ್ಕೊಂಡ್ರೆ ಫುಲ್ಲು ಕೂಲ್ ಆಗಿ ಫೀಲ್ ಆಗುತ್ತೆ.

ಇಲ್ಲಿ ರೋಡ್ ಅಲ್ಲಿ ಎರಡ ಕಾರ್ ಗಳು ನಿಂತಿದವೆ ಒಂದು ಪಕ್ಕದಲ್ಲಿ ದೊಡ್ಡದೊಂದು ಲಾರಿ ಇದೆ ಅನ್ನಸುತ್ತೆ ಅರ್ಧ ಕಾಣಸ್ತಿದೆ ಅಷ್ಟೇ ಈಕಡೆ ಸೈಡ್ ಮರಗಳಿವೆ ಹಿಂದೆನು ಮರ ಇದೆ.

ಅಲ್ಲಿಂದ ರೈಲ್ವೆ ಹಳಿ ಇದೆ ಅನ್ನಸುತ್ತೆ ಮೇ ಬಿ ಕ್ಲಿಯರ್ ಇಲ್ಲಾ.

ಹಿಂದೆ ಒಂದ್ ಎರಡ್ ಮೂರ್ ಮರಗಳಿವೆ ಆಕಡೆ ಒಂದ್ ಎರಡ್ ಮನೆಗಳು ಇದೆ ಒಂದ್ ನೆಟ್ವರ್ಕ್ ಕಂಬ ಇದೆ .

ಇದು ಮೆಡಿಕಲ್ ಶಾಪ್ ದು ಫೋಟೋ ಅಹ್ ಫ್ರಂಟ್ ಲಿ ಫ್ರಂಟ್ ಟೇಬಲ್ ಮೇಲೆ ಸೀಸರ್ ಪೆನ್ ಇದೆ ನೆಕ್ಸ್ಟ್ ಬಕೆಟು ಮತ್ತು ಪಾಪುಗಳಿಗೆ --

ಇಲ್ಲಿ ಎಂಟ್ರನ್ಸ್ ಅಲ್ಲಿ ಒಂದು ಮರ ಇದೆ. ನೆರಳಿರೋ ಒಂದು ಬೆಡ್ ಪಾರ್ಕಿಂಗ್ ಅದೇ ಸ್ವಲ್ಪ ಜಾಗ ಇದೆ ಅಲ್ಲಿವೇ ರೈಲ್ವೆ ಅಂತ ಒಂದು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ.

ಒಂದು ಜಿಮ್ ಅಂತು ಹೆಣ್ಮಕ್ಳು ಯೂಸ್ ಮಾಡ್ತಾರೆ ಗಂಡು ಮಕ್ಕಳು ಮಾಡ್ತಾರೆ ಜಾಸ್ತಿ ವರ್ಕೌಟ್ ಮಾಡುವುದು ಅಂದ್ರೆ ಗಂಡು ಮಕ್ಕಳು --

ಈ ತರ ಯೆಲ್ಲಾರ ಮನೆಲು ನೋಡಬೋಡಹು ಡೆಕೋರಟ್ ಮಡ್ಡಕ್ಕ ಬಳಿಸುತರೆ.